ಮತ್ತು ಮಧ್ಯದಲ್ಲಿ ಬಿಳಿಯ ಬಣ್ಣದಿಂದ ಕೂಡಿದೆ ಈ ಒಂದು ಪೃಕೃತಿ ಸೌಂದರ್ಯವನ್ನು ನೋಡುವುದು ಬಹಳ ಮನಸಿಗೆ ಹಿತವನ್ನು ಕೊಡುತ್ತದೆ.

ಇಲ್ಲಿ ಕೆಲವು ಹ್ಮ್ ಸಾಂಬಾರು ಪದಾರ್ಥಗಳು ಅಂದರೆ ಕಾಫಿಪುಡಿ ಬೂಸ್ಟ್ ಮ್ಯಾಗಿ ಇಂತಹ ಒಂದು ವಸ್ತುಗಳನ್ನು ಮಾರಾಟ ಮಾಡುತ್ತಾರೆ.

ಈ ದೇವಾಲಯ ಪಕ್ಕದಲ್ಲಿ ದೊಡ್ಡ ದೊಡ್ಡ ಮರಗಳಿವೆ .

ಇಲ್ಲಿ ಆ ಕಡಿಮೆ ಬೆಲೆಯಲ್ಲಿ ಸಿಗುತ್ತದೆ.

ಈ ಬಸ್ಸ್ಟ್ಯಾಂಡ್ ನಲ್ಲಿ ಹಲವಾರು ಪ್ರಯಾಣಿಕರು ಇದ್ದಾರೆ.

ಇಲ್ಲಿ ಹಲವಾರು ಭಕ್ತಾದಿಗಳು ಮೆರವಣಿಗೆಯ ಜೊತೆ ಹೋಗುತ್ತಿದ್ದಾರೆ.

ಇಲ್ಲಿ ಆ ಕಡಿಮೆ ಬೆಲೆಯಲ್ಲಿ ಸಿಗುತ್ತವೆ.

ಈ ಮಾಲ್ ನಲ್ಲಿ ಎಲ್ಲ ತಾಜಾವಾದ ತರಕಾರಿಗಳನ್ನು ಇಟ್ಟಿದ್ದಾರೆ.

ಹುಡುಗರು ಬಿಳಿಯ ಬಣ್ಣದ ಬಟ್ಟೆ ಮತ್ತು ಹಳದಿ ಬಣ್ಣದ ಪೇಟವನ್ನು ಧರಿಸಿ ಡಾನ್ಸ್ ಮಾಡುತ್ತಿದ್ದಾರೆ.

ಆ ಕೆಲವೊಂದು ಗಂಡು ಮತ್ತು ಹೆಣ್ಣು ಮೇಕೆಗಳಿವೆ.

ಮತ್ತು ಇಲ್ಲಿ ಅಲ್ಲಿರತಕ್ಕಂತ ಪ್ರಾಣಿಗಳಿಗೆ ಕುಡಿಯಲು ನೀರಿನ ವ್ಯವಸ್ಥೆ ಬಹಳ ಚೆನ್ನಾಗಿದೆ.

ಇದು ಒಂದು ಮಕ್ಕಳು ಆಟವಾಡುವಂತಹ ಪಾರ್ಕ್ ಆಗಿರುತ್ತದೆ.

ಇದು ಒಂದು ವಿಶಾಲವಾದಂತಹ ಎರಡು ಅಸ್ತ್ ಅಂತಸ್ತಿನ ಕಟ್ಟಡವಾಗಿದೆ.

ಮತ್ತು ಬಟ್ಟೆಗಳನ್ನು ಇಲ್ಲಿ ಐರನ್ ಮಾಡಿ ಕೊಡುತ್ತಾರೆ.

ಕಟ್ಟೆಗೆ ಪೋಲಿಷ್ ನ್ನು ಹಾಕುತ್ತಿದ್ದಾನೆ ಇಲ್ಲಿ ಮೂರು ಜನ ವ್ಯಕ್ತಿಗಳು ಇದ್ದಾರೆ .

ಮತ್ತು ಸೀಟ್ ಒಳ ವ್ಯವಸ್ಥೆ ಕೂಡ ಬಹಳ ಅಚ್ಚುಕಟ್ಟಾಗಿದೆ.

ಇಲ್ಲಿ ಎಲ್ಲ ಪುಸ್ತಕಗಳು ಒಂದೇ ಮಳಿಗೆಯಲ್ಲಿ ಸಿಗುವುದರಿಂದ.